ಫ್ರೆಂಡ್ ದು ಬರ್ತಡೇ ಇತ್ತು. ಅದಕ್ಕೆ ಕೇಕು ಕಟಿಂಗ್ ಗೆ ಅಂತ ಪಾರ್ಕ್ ಗೆ ಹೋಗಿದ್ವಿ. ಆ ಪಾರ್ಕ್ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲೇನೇ ಕೇಕ್ ಕಟ್ ಮಾಡುದ್ವಿ. ಮತ್ತೆ ಆ ಪಾರ್ಕ್ ನೋಡ್ಕೊಳಕ್ಕೆ ಅಂತ ಒಬ್ರು ವಾಟ್ಚ್ಮ್ಯಾನ್ ಇದ್ರೂ. ಅವರಿಗೂ ಕೂಡ ಕೇಕ್ ಎಲ್ಲ ಕೊಟ್ವಿ.

ನಮ್ ಅಣ್ಣನ್ ಜೊತೆ ನರ್ಸರಿ ಗೆ ಹೋಗಿದೆ ಟೊಮೊಟೊ ಪೈರ್ ತರದ ಅಂತ ಆದ್ರೆ ಅಲ್ಲಿ ಟೊಮೊಟೊ ಪೈರು ಖಾಲಿ ಆಗ್ಬಿಟ್ಟಿತ್ತು ಅದಕೆ ಸರಿ ಅಂತ ಟೊಮೇಟೊ ಪೈರ್ಗೆಆರ್ಡರ್ ಕೊಟ್ಟಬಿಟ್ಟು ಆಮೇಲೆ ಎರಡ್ ರೋಜ್ ಗಿಡಗಳ್ನ ತೊಗೊಂಡ್ ಬಂದ್ವಿ.

ಯಾರಿಗೂ ಫೋನ್ ಮತ್ತೆ ವಾಚ್ ಅವಶ್ಯಕತೆ ಇರಲ್ಲ. ಗಡಿಯಾರ ನೋಡ್ತಾರೆ ಮತ್ತೆ ನಾವ್ ಕೂಡ ಬಸ್ ಸ್ಟಾಂಡ್ ಗೆ ಹೋದಾಗ ವಾಚ್ ಯೂಸ್ ಮಾಡಲ್ಲ. ಆ ಗಡಿಯಾರನೇ ನೋಡ್ತಿವಿ.